ಇಲ್ಲಿ ಒಂದು ಯಾವುದೋ ದೇವಸ್ಥಾನ ಐತಿ.

ಎದರಗಡೆ ಮುರ ಕಾರ ಗಳು ನಿಂತಿದಾವೆ.

ಈಟ್ಗಳು ಕುರ್ಕುರೆಗಳು ಹಾಗೆ ಒಬ್ಬ ಮುತ್ಯ ಕೂಡ ನಿಂತಿ ಏನೋ ತಗೊಳಕತ್ತಿದ್ದಾನೆ.

ಹಾಗೆ ಒಬ್ಬ ಹುಡುಗ ಕೂಡ ನಿಂತಿದ್ದಾನೆ.

ನ್ಯೂಸ್ ಪೇಪರ್ ಕೂಡ ಹಾಗೆ ಓದಕತ್ತಿದ್ದಾರೆ.

ಹಾಗೆ ಇದರ ಒಳಗಡೆ ಒಂದು ಜೆರಾಕ್ಸ್ ಮಷೀನ್ ಕೂಡ ಐತಿ.

ಈ ಪಿಚ್ಚರ್ ನೋಡಬೇಕ್ ಏನಂದರೆ ಬೀದರ್ನಲ್ಲಿ ಐತಿ ಇದೊಂದು ಫೋಟೋ .

ಆಜು ಬಾಜುಗಡೆ ಒಬ್ಬ ಹುಡುಗ ಒಳಗಡೆ ಹೋಗುತ್ತಿದ್ದಾನೆ.

ಎರಡುಕು ಬ್ಯಾರನ್ ಬ್ಯಾನರ್ ಕೂಡ ಐತಿ ಎರಡು.

ಒಳಗಡೆ ಎಲ್ಲ ಸಾಮಾನುಗಳು ಬಕ್ಕಿಟುಗಳು ಬೇಕಾದಂತ ಎಲ್ಲಾ ಬ್ಯಾಟ್ರೀ ಗಳು.

ಆಜುಬಾಜು ಇಲ್ಲಿ ಏನು ಇಲ್ಲ ಕಂಕರ್ ರೋಡ್ ಐತಿ.

ಹಾಗೆ ಒಂದು ಬಾಜುಕ್ ದೂರ್ ಗಡೆ ಒಂದು ಷಡ್ ಐತಿ.

ಹಾಗೆ ಸೈಡ ಲ್ಲಿ ಬ್ಯಾಗ್ ಕೂಡ ಇವೆ ಆ ಸೈಡ ಲ್ಲಿ ಕೂಡ ವ್ಯಾಯಾಮ ಮಾಡುತ್ತಿದ್ದಾರೆ.

ಹಾಗೆ ಮುಂದುಗಡೆ ವಾಲಿಬಾಲ್ ಕೂಡ ಆಡುತ್ತಿದ್ದಾರೆ.